ಮತ್ತು ಇದು ಹಸಿರು ಬಣ್ಣದಿಂದ ಕೂಡಿದ್ದು ಇದು ಒಂದು ಮಷೀನ್ ನನ್ನು ಹೊಂದಿದೆ.

ಹುವುಗಳನ್ನು ಬಿಟ್ಟಿವುದನ್ನು ನಾವು ಈ ಚಿತ್ತದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಎಲ್ಲಾ ರೀತಿಯ ಡ್ರೆಸ್ ಗಳು ಇಲ್ಲಿ ದೊರೆಯುತ್ತವೆ.

ಮತ್ತು ಒಬ್ಬ ವ್ಯಕ್ತಿಯು ಒಂದು ಕೆಲಸ ಮಾಡುವುದನ್ನು ನೋಡಬಹುದು.

ಮತ್ತು ಹಲವಾರು ಮಹಿಳೆಯರು ನೀಲಿ ಸಾರಿ ಹಾಕಿಕೊಂಡಿರುವುದನ್ನು ನೋಡಬಹುದು.

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ಫ್ಯಾನ್ ಒಂದು ವಿಮಾನ ನಿಂತಿರುವುದನ್ನು ನೋಡಬಹುದು.

ಇಲ್ಲಿ ಎಲ್ಲಾ ರೀತಿಯ ಮನೆಗೆ ಕಿರಾಣಿ ಅಂಗಡಿಯನ್ನು ತೆಗೆದುಕೊಳ್ಳಬಹುದು.

ಒಬ್ಬ ವ್ಯಕ್ತಿ ಮತ್ತು ಒಬ್ಬ ಹೆಣ್ಣು ಮಗಳು ಕುಂತಿರುವುದನ್ನ ಇಲ್ಲಿ ನೋಡಬಹುದು.

ಸುತ್ತಲು ಸಣ್ಣ ಸಣ್ಣ ದೊಡ್ಡದಾದ ಗಿಡಮರಗಳು ಬೆಳೆದಿರುವುದನ್ನು ನೋಡಬಹುದು.

ಈ ಒಂದು ರೇಖಾ ಚಿತ್ರದಲ್ಲಿ ಇದು ಒಂದು ಜಿಂಕೆಯ ಉದ್ಯಾನವನ ಎಂದು ಹೇಳಬಹುದು.

ಮತ್ತು ಸುತ್ತಲೂ ಹೂವಿನ ಕದ ಡಿಸೈನ್ ಮಾಡಿರುವುದನ್ನು ಇಲ್ಲಿ ನೋಡಬಹುದಾಗಿದೆ.

ಈ ಒಂದು ರೇಖಾ ಚಿತ್ರದಲ್ಲಿ ಟೆಕ್ನೋಮೆಟಿಕ್ ಎಂದು ಬರೆದಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ.